ಹಾಗೆ ಕಲರಿನ ಬಲೂನ್ ಗಳನ್ನು ಇದರಲ್ಲಿ ನಾವು ಕಾಣಬಹುದು.

ಹಾಗೇ ಇದರ ಪಕ್ಕದಲ್ಲಿ ಒಂದು ಬ್ಯಾಂಕ್ ಇದ್ದು ಅದರಲ್ಲಿ ಮೆಟ್ಟಲಿನ ವ್ಯವಸ್ಥೆ ಅಳವಡಿಸಿದ್ದನ್ನು ನೋಡಬಹುದು.

ಹಾಗೆ ಗಣೇಶನ ಮೂರ್ತಿ ಮತ್ತು ಪರಮೇಶ್ವರ ಪಾರ್ವತಿಯ ಮೂರ್ತಿಯನ್ನು ಕಾಣಬಹುದು ಇವುಗಳನ್ನು ಮಣ್ಣಿನಿಂದ ಮಾಡಲ್ಪಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇದರ ಮುಂಭಾಗದಲ್ಲಿ ಹಲವಾರು ರೀತಿಯಾದ ಮಹಿಳೆಯರನ್ನು ನಾವು ನೋಡಬಹುದು.

ಹಾಗೆ ಗುಡ್ಡದ ಮೇಲೆ ಅಚ್ಚಹಸಿರಿನಂತಿರುವ ಗಿಡಮರಗಳನ್ನು ನಾವು ಕಾಣಬಹುದು.

ಇದರಲ್ಲಿ ಹರಿಯುವ ನದಿಯ ನೀರನ್ನು ಕಾಣಬಹುದು.

ಹಾಗೆ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಗಿಡಮರಗಳನ್ನು ನಾವು ಇದರಲ್ಲಿ ನೋಡಬಹುದು.

ಈ ಅಂಗಡಿಯ ಮುಂಭಾಗದಲ್ಲಿ ಒಂದು ಸೈಕಲ್ ಮತ್ತು ಒಂದು ಟಿ_ವಿ_ಎಸ್ ಬೈಕ್ ನಿಂತಿರುವುದನ್ನು ನಾವು ಕಾಣಬಹುದು ಹಾಗೆ ಒಂದು ವಿದ್ಯುತ್ ಕಂಬ ಮತ್ತು ಟಿ_ಸಿ ಯನ್ನು ಇಲ್ಲಿ ನೋಡಬಹುದು.

ಹಾಗೆ ಈ ಕಾರಿನ ಅಕ್ಕ ಪಕ್ಕ ಬೇರೆ ರೀತಿಯಾದ ಎರಡು ಕಾರ್ ಗಳು ನಿಂತಿದ್ದಾವೆ ಎಂದು ಹೇಳಬಹುದು.

ಹಾಗೆ ಹಲವಾರು ರೀತಿಯಾದ ಚೇರ್ಗಳನ್ನು ಅಳವಡಿಸಿದ್ದನ್ನು ನೋಡಬಹುದು.

ಕಾಲುವೆ ದಾರಿಯನ್ನು ನಾವು ಇಲ್ಲಿ ನೋಡಬಹುದು.

ಹಾಗೆ ಒಂದು ಸೋಲಾರಿನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಇದರಲ್ಲಿ ನಾವು ನೋಡಬಹುದು.

ಇದು ಒಂದು ಸರ್ವೋ ಗ್ಯಾರೇಜ್ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಬ್ಯೂಟಿ ಪಾರ್ಲರ್ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಎರಡು ರೀತಿಯಾದ ಚೇರ್ ಗಳನ್ನು ಅಳವಡಿಸಿ ಅದರ ಮುಂಭಾಗದಲ್ಲಿ ಎರಡು ರೀತಿಯಾದ ಮಿರರಿನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಕಾಣಬೋದು.

ಇದರಲ್ಲಿ ಮಕ್ಕಳು ಆಟ ಆಡುವ ಸಾಮಾನೂ ವಸ್ತುಗಳ ಮೇಲೆ ನಾವು ಕಾಣಬಹುದು.

ಹಾಗೇ ಈ ವ್ಯಕ್ತಿಯ ಭಾಜು ಒಂದು ದೊಡ್ಡದಾದ ಮರವನ್ನು ನಾವು ಕಾಣಬಹುದು.

ಇದು ಒಂದು ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ನಾ ಆವರಣ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಬಯಲು ಸೀಮೆ ವಾತಾವರ್ಣದಲ್ಲಿ ಕಂಡುಬರುತ್ತದೆ ಎಂದು ಹೇಳಬಹುದು.

ಆದಿತ್ಯ ಗ್ರೀನ್ಸ್ ಎಂಬ ಒಂದು ಹಳದಿ ಕಲರ್ ಬೋರ್ಡ್ ಇದ್ದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಪ್ರಾಕ್ಟೀಸ್ ಮಾಡುವ ಮೈದಾನ ಎಂದು ನಾವು ಹೇಳಬಹುದು.

ಹಾಗೆ ದೂರದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿರುವ ಕುಂತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಇದರಲ್ಲಿ ರೈಲ್ವೆ ಹಳಿಯದೊಂದು ಚಿತ್ರಣವನ್ನು ನಾವು ಕಾಣಬಹುದು.